ಹಾಗು ಗೋಡೆಯ ಮೇಲೆ ಹಲವಾರು ಫೋಟೋ ಗಳನ್ನು ಆ ತೂಗು ಹಾಕಿರುವುದನ್ನು ಸಹ ನೋಡಬಹುದು.

ಹಾಗು ಆ ವ್ಯಕ್ತಿಯ ಮುಂಬಾಗ ಎರಡು ಸಾಲಿನಲ್ಲಿ ಮಕ್ಕಳು ನಿಂತಿರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಒಟ್ಟಾರೆ ಮೂರು ಕಟ್ಟಡಗಳು ಇರುವುದನ್ನು ನಾವು ಗಮನಿಸಬಹುದು.

ಆ ಮಹಿಳೆಯರ ಕೈಯಲ್ಲಿ ಕ್ಯಾಂಡಲ್ ಇರುವುದನ್ನು ನಾವು ಕಾಣಬಹುದಾಗಿದೆ.

ಸಭೆಯಲ್ಲಿ ಕುಳಿತಿರುವವರ ಮುಂದೆ ಕಂದು ಬಣ್ಣದ ಮೇಜು ಇದೆ.

ಈ ಚಿತ್ರದಲ್ಲಿ ಒಂದು ಭವ್ಯವಾದ ಕಟ್ಟಡವನ್ನು ನಾವು ಗಮನಿಸಬಹುದು.

ಮೊದಲನೇ ನಾಮಪಲಕದಲ್ಲಿ ಏರ್ಟೆಲ್ ಫೋರ್ ಜಿ ಎಂಬ ಇಂಗ್ಲೀಷ್ನ ಹೆಸರುಗಳು ಇರುವುದನ್ನು ಕಾಣಬಹುದು.

ಹಾಗು ಕಟ್ಟಡದ ಮೇಲೆ ತೆಲುಗು ಭಾಷೆಯ ನಾಮಫಲಕವನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ಒಂದು ಬಹು ಅಂತಸ್ತಿನ ಕಟ್ಟಡ ಇದೆ.

ಹಾಗು ಆ ಕಟ್ಟಡವು ಬಿಳಿಯ ಬಣ್ಣದಿಂದ ಕೂಡಿದೆ.

ಇದರಲ್ಲಿ ಬಿಳಿಯ ಬಣ್ಣದ ಟೇಬಲ್ ಗಳು ಇರುವುದನ್ನು ನಾವು ಗಮನಿಸಬಹುದು.

ಇದು ಒಂದು ಸೂಪರ್ ಮಾರ್ಕೆಟ್ ಅಥವಾ ಅಂಗಡಿಯ ಚಿತ್ರವಾಗಿದೆ.

ಈ ಚಿತ್ರದ ಎಡ ಬದಿಯಲ್ಲಿ ಹಲವಾರು ವ್ಯಕ್ತಿಗಳು ನಿಂತಿರುವುದನ್ನು ಗಮನಿಸಬಹುದು.

ಹಾಗು ನೆಲಹಾಸಿನ ಮುಂಭಾಗದಲ್ಲಿ ಹಳದಿ ಮತ್ತು ಕಪ್ಪು ಬಣ್ಣದ ಆಕೃತಿಗಳು ಇರುವುದನ್ನು ನಾವು ಗಮನಿಸಬಹುದು.

ಹಾಗು ಮೇಲ್ಚಾವಣಿಯಲ್ಲಿ ಹಲವಾರು ಬಿಳಿಯ ಬಣ್ಣದ ದೀಪ ಇರುವುದನ್ನು ನಾವು ಗಮನಿಸಬಹು--

ಹಾಗೂ ಪಾದಚಾರಿ ಮಾರ್ಗದ ಮೇಲೆ ಓರ್ವ ವ್ಯಕ್ತಿ ನಿಂತಿರುವುದನ್ನು ಆತ ನೀಲಿ ಬಣ್ಣದ ಬಟ್ಟೆ ತೊಟ್ಟಿರುವುದನ್ನು ಕಾಣಬಹುದು.

ಕುರ್ಚಿಗಳ ಮುಂಭಾಗ ಕಂದು ಬಣ್ಣದ ಟೇಬಲ್ ಇರುವುದನ್ನು ನಾವು ಕಾಣಬಹುದು.

ಈ ಚಿತ್ರದಲ್ಲಿ ನೀರು ಹರಿಯುತ್ತಿರುವುದನ್ನು ನಾವು ಗಮನಿಸಬಹುದು.

ಕೋಡೆಯ ಮೇಲೆ ಗೊಂಬೆಗಳ ಚಿತ್ರವನ್ನು ಬರೆದಿರುವುದನ್ನು ನಾವು ಗಮನಿಸಬಹುದು.

ಬಾಲಕಿಯರು ಸೀರೆಯನ್ನು ತೊಟ್ಟಿದ್ದಾರೆ ಬಾಲಕರು ಜುಬ್ಬಾ ಪೈಜಾಮ್ ಅನ್ನು ತೊಟ್ಟಿದ್ದಾರೆ.

ಆ ಉದ್ಯಾನವನದಲ್ಲಿ ಕೆಂಪು ಬಣ್ಣದ ಕಟ್ಟಡವೊಂದು ಇದೆ.